ಒಂತರ ಖುಷಿ ಇರುತ್ತೆ ನೋಡಕ್ಕ ಚಂದ --

ಹೆಣ್ಣು ಗಂಡು ನೋಡಕೆ ಚಂದ ಕೂತಿರ್ತಾರ ಅಲಂಕಾರ ಮಾಡಿರ್ತಾರ ಚೆನ್ನಾಗಿರುತ್ತೆ ನೋಡ --

ನಾವು ಇಲ್ಲಿ ಚಿಕ್ ಚಿಕ್ಕವನ್ನೆಲ್ಲ ತಗೊಳ್ಳೋದು ಅಲ್ಲಿ ಹೋದ್ರೆ ನೋಡು ಎಷ್ಟು ದೊಡ್ ದೊಡ್ಡ್ ದವ --

ಆಚುರು ಕಾಡು ಈಚುರು ಕಾಡು ಮದ್ಯದಲ್ಲಿ ಆಚುರು ಈಚುರು ಗುಡ್ಡ ಎಲ್ಲಾ ನೋಡಕ್ ಎಷ್ಟ ಚನ್ನಾಗ್ --

ಅದ್ನ ನಾವು ಮನೆಲಿ ಮಾಡಕೊಂಡ್ ತಿನ್ನದ್ರೆ ಎಷ್ಟ ಚನ್ನಾಗಿರುತ್ತೆ ಗೊತ್ತಾ ಅದ್ಕ ಹೊಟ್ಲ್ ತೋಕೋಬಂದ್ ತಿನ್ನಬೇಕ್ ಅದ್ನ --

ಹೂನಾರಗಳು ನಮ್ಮ್ ಉರ್ಲಿ ಅದ್ಕ ಇದ್ಕ ಹಬ್ಬ್ ಅರ್ಜುನ್ಕ್ ಸೈಕಲ್ ಪೂಜೆ ಮಾಡಕ್ ಅದ್ಕ ಇದ್ಕ ಕಾರ್ ಗ್ ಅಂತ ಎಲ್ಲಾ ಕುತಾಕತ್ತರ್.

ಎಷ್ಟ ಚನ್ನಾಗವೇ ಅವು ತಕೊಳ್ಳಿ ಅವು ಬುಳ್ಳಿ ಅನ್ನಸುತ್ತ --

ಭಟ್ಟಾ ಅಂಗಡಿ ಎಷ್ಟ ಚನ್ನಾಗದ ನೋಡು --

ಅದ್ ಮಾಡು ಈದ್ ಮಾಡು ಅಂತರೆ ಚೌಟ್ರಿನಾ ನೋಡು ಬಾ ಎಷ್ಟ ಚನ್ನಾಗ್ ಅದ್.

ಈ ಚೌಟ್ರಿನಾ ನೋಡು ಆ ಗಂಡು ಹೆಣ್ಣು ನೋಡಲ್ಲಾ ಆ ಚೌಟ್ರಿ ನೋಡ್ ಅವ್ವ ಚೇರ್ ನೋಡ್ ಅವ್ವ ಅದ್ನ್ ನೋಡ್ ಅವ್ವ ಹೆಂಗ್ ಮಾಡರ್ ಹೆಂಗ್ ಜೋಡ್ಸರ್.

ಆ ಕಾರ್ ನೋಡು ಈ ಕಾರ್ ನೋಡು ಅಂತ ಎಲ್ಲಾ ಕಾರ್ ನು ಎಷ್ಟ ಚನ್ನಾಗ್ ಗದವ್.

ಅಲ್ಲೊಂದು ಇಲ್ಲೊಂದು ಹಾಕೊಂಡ್ರೆ ಎಷ್ಟ ಚನ್ನಾಗಿರುತ್ತೆ ಎಲ್ಲಾ ಹಸ್ರಾದ್ ಚನ್ನಾಗ್ ನೋಡಬಹುದು ಚೇಸ್ ಚನ್ನಾಗದ --

ಅಮ್ಮುವಾಡ್ ಎಲ್ಲಾನು ನೋಡಕೊಂಡು ಚನ್ನಾಗ್ ಹೋಗಬಹುದು ಎಷ್ಟ ಚನ್ನಾಗದ.

ಎಷ್ಟ ಚನ್ನಾಗದ್ ಬಸ್ಸು ಹಿಂಗ್ ಇದ್ರೇನೆ ಚಂದ್ ಎಲ್ಲವು.

ಸೀರಾ ಅಂಗಡಿ ನೋಡ್ ಅವ್ವ ಎಷ್ಟ ದೊಡ್ಡದಾಗದ ಈಚ್ ನೊಟ್ ನಿಂತ್ಕಂಡ್ ನೋಡಕ್ಕೆ ಇಷ್ಟ್ ಚನ್ನಾಗ್ ಅದರಿ ಒಳಗ್ ಹೋಗಿ ನೋಡ್ ದಮವ.

ಈಚ್ ನೋಡಕ್ಕೆ ಎಷ್ಟ ಚನ್ನಾಗದ್ ಲ ಈ ಅಂಗಡಿ ಇನ್ನ ದೊಡ್ಡ ಅಂಗಡಿ ಒಳಕ್ ಹೋಗಿ ಏನ್ ಮಾಡತ್ವ್ ನಾವು.